ಆ, currently ಆ exams ಅಂತಾ ಅಲ್ಲಾ, ನಾನ್ studies ಗ್ ಇವಾಗ್ focus ಮಾಡ್ತಾ ಇದ್ವಿ. Competitive exams .

ಹ್ಮ್, ಆ bank exams type ಏ opening ಇರ್ಬೋದು ನೋಡ್ವಾ ಇದ್ದೇನೆ ಇವಾಗಾ currently . ಹಾ ಹಾ, coaching ಹೋಗ್ತೀರಾ? ಇಲ್ಲಪ್ಪಾ ಬೀಳುದಿಲ್ಲ, coaching ನಮಿಗೆ ನಮಿಗೆಲ್ಲಾ text books ಸಿಗ್ತಾದೆ, ಮತ್ತೆ normally ಅವ್ರು ಕೇಳುದು general knowledge questions . Mathematical ಕೆಲವ್ ಕೇಳ್ತಾರಂತೆ, trigonometry ಎಲ್ಲಾ ಗೊತ್ತಿರ್ಬೇಕು ಅಂತಾ ಹೇಳಿದ್ರು.

Exams ನೋಡ್ಬೇಕ್. Hotel management entry ಆಗುವಾಗಾ, JEE J double E ಅಂತಾ ಒಂದ್ exam ಇತ್ತು.

ಆ, ಅದ್ರಲ್ ಅದ್ರ ಹಾಗೆ, ನಮಿಗೆ ಇನ್ಮುಂದೆ sectors J double E ಅದು education related . JEE exam science related ಅಲ್ವಾ?

JEE science ಇದ್ದು ಅದಲ್ವಾ? ಅಲ್ಲಾ J double E ಅಂತ ಅಂದ್ರೆ, general entrance exam ಹಾಗೆ ಬರ್ತದೆ.

So ಅದ್ರಲ್ಲಿ ತುಂಬಾ sectors ಉಂಟು, ನಮ್ಮ government ಮಾಡುವ exam ಬೇರೆ ಉಂಟು. ಮತ್ತೆ, corporate colleges ಅಲ್ಲಿ ಬೇರೆ exam ಮಾಡ್ತಾರೆ, J double E ಅಂತಾ. ತುಂಬಾ ಹೊಸ ಹೊಸಾ field ಗೆ ಎಲ್ಲಾ ಈಗ J double E ಅಂತ separate ಆಗಿ exam ಅಂತಾ ಮಾಡ್ತಾರೆ, ಅವ್ರ students .

ಆ, ಎಲ್ಲಾ type questions ಇರ್ತದೆ, English ಇರ್ತದೆ normally . English ಅಂತೂ ಎಲ್ಲಾದ್ರಲ್ಲಿ ಇದ್ದ ಹಾಗೆ, ಒಂದು common exam ಅಂತ ಇರ್ತದೆ. ಮತ್ತೆ, ಆ ನಮಿಗೆ mathematical ಕೆಲವೆಲ್ಲಾ, formulas solve ಮಾಡ್ಲಿಕ್ಕೆ ಅದೊಂದು ಇತ್ತು. Science ಅಲ್ಲಿ ಕೆಲವು physics related questions ಇತ್ತು. , Chemistry, bio ಇಂದ ಎಲ್ಲಾ ಎಂತಾ ಬರ್ಲಿಲ್ಲಾ, ಮತ್ತೆ general knowledge questions ಅದ್ರದ್ದು ಸ್ವಲ್ಪ ಇತ್ತು.

ಹಾಗೆ, two three paper , ಅ four five papers ಇರ್ತದೆ, ಬೇರೆ ಬೇರೆ.

ಹೋ B.com , ಯಾವ್ college .

ಹಾ, ನಮ್ಮದೇ Viveka .

ಹಾಗೆ, ಮತ್ತೆ MBA ಎಲ್ಲಿ , ಹಾ?

ಆ part time ಮಾಡ್ತಾ ಇದ್ದೇನೆ, ಆ part time ಒಂದು shop ಅಲ್ಲಿ ಅಂದ್ರೆ, ಒಂದು firm ಅಲ್ಲಿ management ಗೆ ಅಂತ ಸಿಕ್ಕಿದೆ. Try ಮಾಡ್ತಿದ್ದೇನೆ, ಅಂದ್ರೆ ಇವಾಗಾ ಏನು ಸೇರಿಲ್ಲಾ, but ಮಾಡ್ತೇನೆ, ನೀವು part time ಮಾಡ್ತಾ ಇದ್ದೀರಾ?

ಹಾ okay , ನಾನು, ಇನ್ನೊಂದು coaching class ಗೆ ಹೋಗ್ತಾ ಇದ್ದೇನೆ, spirits ನ ಬಗ್ಗೆ.

Spirit, spirit .

ಹಾಗೆ, useful spirits ಅಂತ, ಅದನೊಂದ್ ಕಲಿತಾ ಇದ್ದೇನೆ.

ಹಾಗೆ, ನಿಮ್ಮಲ್ಲಿ MBA ಗೆ CAT ಶುರು ಮಾಡಿದ್ರಾ? CAT ಅಂತ entrance exam ಇರ್ಬೇಕಲ್ಲಾ? ಹಾ ಹೌದು. ನಾ PGCET ಬರಿವ ಅಂತ ಇದ್ದೇನೆ. ಹೊ, okay . PGCET ಬರಿವ plan ಆ?

ಸ್ನೇಹ ನೀನು ಎಂತ ಬೇಕಾದ್ರು ಹೇಳು ನಮ್ದು ಶಾಲೆದ್ದು ದಿನಗಳು ಎಷ್ಟು ಚಂದ ಇತ್ತಲ್ಲ ನಮ್ಗೆ ಎಂತಾದ್ರೂ ಒಂದು ತಲೆ ಬಿಸಿ ಇತ್ತ ಶಾಲೆಯಲ್ಲಿ ಇರುವಾಗ ಇಷ್ಟು ನಮ್ಗೆ copy ಬರಿಬೇಕಂತ ಒಂದು ತಲೆ ಬಿಸಿ ಇತ್ತು ಅದುಸ ನಾವ್ ಎಣಿಸ್ತಿದ್ವಿ ಯಾವಾಗ ಇದು. College ಗೆ ಬರ್ತೇವೆ college ಗೆ ಬರ್ತೇವೆ ಅಂತ ಆದ್ರೆ ಈಗ ನೋಡಿದ್ರೆ ಉಂಟಾಲ್ಲ ನಮ್ಮ ಶಾಲೆ ದಿನಗಳೇ ನಾವ್ ಶಾಲೆಯಲ್ಲಿ ಇರ್ಬೆಕ್ ಅಂತ ಅನಿಸ್ತುಂಟು ಶಾಲೆಯಲ್ಲಿ ನಾವೇಷ್ಟ್ ಗಮ್ಮತ್ ಮಾಡ್ತಿದ್ವಿ ಅಲ್ಲ ಶಾಲೆಯಲ್ಲಿ ನಮ್ಗೆ ಮಧ್ಯಾಹ್ನ ಊಟ ಸಿಕ್ತಿತ್ತು. ಅದುಸ ನಮ್ಗೆ ಎಂಟ್ನೇ ಕ್ಲಾಸಿಗೆ ಬಂದ್ಮೇಲೆ ಹಾಲ್ ಕೊಡ್ತಿದ್ರು ಎಷ್ಟು ಚೆಂದ ಇತ್ತು ಶಾಲೆಯಲ್ಲಿ ನಮ್ಗೆ teacher ನವ್ರು English ಮಾತಾಡ್ಲಿಕ್ಕೆ ಹೇಳಿದ್ರುಸ ನಾವ್ ತುಳುವಲ್ಲಿ ಮಾತಾಡ್ತಿದ್ದದ್ದು ಶಾಲೆಯಲ್ಲಿ. ಮಧ್ಯಾಹ್ನದ್ದು ಊಟ ನಮ್ದು ಅಡುಗೆ ಮಾಡುದು aunty ಅಷ್ಟು ಒಳ್ಳೆ ಶಾಲೆ ಬಿಟ್ಟು ನಾನ್ ಅನ ನಾನ್ ಅನ್ಕೊಳ್ಳುತ್ತಿದ್ದೆ ಈಗ ಮಕ್ಕಳೆಲ್ಲಾ ಶಾಲೆಗೆ ಹೋಗ್ಲಿಕ್ಕೆ ಕೂಗ್ತರಲ್ಲ ಅವ್ರು ಅವರ place ಅವರ ಜಾಗದಲ್ಲಿ ನಾನದ್ರು ಶಾಲೆಗೆ ಹೋಗ್ತೆನೆ ಅಂತ ಎಂತ ನಮ್ಗೆ. Teacher ಪೆಟ್ಟು ಕೊಡ್ತಿದ್ರು ಆದ್ರೆ ಅವರು ನಮ್ದು ಒಳ್ಳೇದಕ್ಕೆ ಕೊಡ್ತಿದ್ರು ಈಗಿನ ಮಕ್ಕಳಿಗೆ teacher ಪೆಟ್ಟುಸ ಕೊಡ್ಲಿಕ್ಕೆ ಇಲ್ಲ ಅಂತೆ ಶಾಲೆಯಲ್ಲಿ ನಮ್~ ನನ್~ ನಮ್ಮಷ್ಟು ಶಾಲೆಯಲ್ಲಿ ಗಮ್ಮತ್ ಮಾಡಿದವ್ರು ಉಂಟಾಲ್ಲ ಸ್ನೇಹ ಮತ್ತೆ ಯಾರ್ಸ ಮಾಡ್ಲಿಕ್ಕೆ ಇಲ್ಲ. ನಿಂಗೆ ನೆನಪುಂಟಾ ಸ್ನೇಹ ಶಾಲೆಯಿಂದ ಬರುವಾಗ ನಾವು ಅದು ಹಣ್ಣೆಲ್ಲ ತಿಂತಿದದ್ದು ನೇರಳೆ ಹಣ್ಣು ಕೇಪುಲದ್ದು ಹಣ್ಣೆಲ್ಲ ತಿನ್ಕೊಂಡು ತಿನ್ಕೊಂಡು ಬರ್ತಿದದ್ದು ಎಷ್ಟು ಒಳ್ಳೇದಿತ್ತಲ್ಲ life . ಶೀ ನಮ್ಗೆ ಬೆಳ್ಳಿಗ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಗಾಡಿ ಬರುದು ಶಾಲೆಯದ್ದು ಸಂಜೆ ಸಂಜೆಯಾಗುವಾಗ ಶಾಲೆದ್ದು ಕಿಟಕಿಯಲ್ಲಿ ಇಣುಕುದು ಯಾವಾಗ ನಮ್ದು ಗಾಡಿ ಬರ್ತದೆ ಕರ್ಕೊಂಡು ಹೋಗ್ಲಿಕ್ಕೆ ಗಾಡಿದ್ದು uncle ಬರ್ತಾರ ಅಂತ ಇಣುಕುದು. ಎಂತ ಇನ್ನು ನಮ್ಗೆಇನ್ನು ನಮ್ಮ life ಅಲ್ಲಿ ಅದು ಸಿಗುದೆ ಇಲ್ಲ ಅಲ್ಲ ಶಾಲೆದ್ದು life ನಮ್ಗೆ ಚಿಕ್ಕದಿನಿಂದ ಶಾಲೆಯೆ ಇರ್ಬೇಕಿತ್ತಲ್ಲ ಇದು ಇದೆಲ್ಲ ಬೇಡ ಇತ್ತು ಖಾಲಿ ಶಾಲೆಯೇ ಇರ್ಬೆಕಿತ್ತು ಮತ್ತೆ ನಿನ್ಗೆ ನೆನಪುಂಟಾ. ನಾವೆಲ್ಲ ತಿಂಡಿ ತಕೊಂಡು ಬರುದು ಎಂತಾದ್ರೂ ಮನೆಯಲ್ಲಿ ಮಾಡಿದ್ರೆ ಶಾಲೆಗೆ ತರುದು ಮತ್ತೆ ಪುಲ್ಕಟೆ ಎಲ್ಲ ಹುಳಿ ಮತ್ತೆ ಎಂತಾದ್ರೂ ಮನೆಯಲ್ಲಿ ಇದ್ರೆ ನಾವ್ ಬುತ್ತಿಗೆ ಹಾಕೊಂಡ್ ತಕೊಂಡು ಬರುದು ಮತ್ತೆ ಎಲ್ಲ ತಿನ್ನುದು ಮತ್ತೆ ಅಕ್ಕಿ ಲಾಡು ಮಾಡಿ ತಿಂತಿದ್ದು ನೆನಪುಂಟಾ ಶಾಲೆಯಲ್ಲಿ. ಮತ್ತೆ ಶಾ~ಶಾಲೆಯಲ್ಲಿ teacher ಉಗುರ್ check ಮಾಡಿದ್ದು ನೆನಪುಂಟಾ ನಿಂಗೆ ನನ್ನದು ಉಗುರ್ ನಾನ್ ತೆಗಿತಾನೇ ಇರ್ಲಿಲ್ಲ teacher ಕೈಯಲ್ಲಿ ಎಷ್ಟು ಸರಿ ಪೆಟ್ಟು ತಿಂದಿದೆನೆ ಅಂತಿಲ್ಲ ಆದ್ರೂಸ ಮತ್ತೆ ನಮ್ಗೆ ಬೇಸಿಗೆ ರಜೆಯಲ್ಲಿ teacher copy ಬರ್ಲಿಕ್ಕೆ ಕೊಡುದು. ನಾವು ಶಾಲೆ ಶುರು ಆಗುವ ಎರಡು ದಿನ ಮುಂಚೆ copy ಬರ್ದದ್ದು ಈಗೆಲ್ಲ ಎಲ್ಲಿ ಸಿಕ್ತದೆ ಅದು life ಶೀ ಮತ್ತೆಂತ ನಮ್ಗೆ ಒಂದು ತಲೆ ಬಿಸಿ ಇತ್ತ ಶಾಲೆಯಲ್ಲಿ ಇರುವಾಗ. ಎಂತಾದ್ರೂ ಒಂದು ಪರೀಕ್ಷೆದ್ದು ಸ ತಲೆ ಬಿಸಿ ಇತ್ತಾ ಒಂದು ಎರಡು ಪರೀಕ್ಷೆ ಬರ್ತಿತ್ತು ಅದುಸ ಹೇಗೆ ನಾವ್ ಬರಿತಿದ್ವಿ ಈಗ ನಾವು ಒಂದು pass ಆಗ್ಬೇಕಾದ್ರೆ ನೋಡ್ತೆವೆ ಆಗ ಶಾಲೆಯಲ್ಲಿ ಇರುವಾಗೆಲ್ಲ class ಗೆ class ಅಲ್ಲಿ. Top ಬರ್ತಿದ್ವಿ ಮತ್ತೆ ನಮ್ಗೆ ಕಲಿಯುದ್ರಲ್ಲಿ prize ಸಿಗುವಾಗ ನಮ್ಗೆ ನಿನ್ಗೆ second prize ಸಿಗುವಾಗ ನಂಗೆ first prize ಸಿಗುವಾಗ ನಾವ್ ಹೇಗೆ ಮಾಡ್ತಿದ್ವಿ ಮತ್ತೆ ನಿನ್ಗೆ first ಸಿಕ್ಕಿ~ ಸಿಕ್ಕಿದಾಗ ನಂಗೆ second ಸಿಕ್ಕಿದಾಗ ಹೇಗೆಲ್ಲ ಮಾಡ್ತಿದ್ವಿ ಅಲ್ಲ. ಮತ್ತೆ ನಿಂಗೆ ಗೊತ್ತುಂಟ ಶಾಲೆಯಲ್ಲಿ ನಮ್ಗೆ ನಾ~ ಮೂರುವರೆಗೆಲ್ಲ ಆಟ ಆಡ್ಲಿಕ್ಕೆ ಬಿಡ್ತ್ ಇದ್ರಲ್ಲ ಮೂರೂವರೆ ಇಂದ ನಾಕು ಗಂಟೆ ತನ್ಕ ಶೀ ಅದನ್ನು ಮಾತ್ರ ಮರಿಲಿಕ್ಕೆ ಇಲ್ಲ ಆಯ್ತಾ ಎಷ್ಟು ಆಟ ಆಡ್ತಿದ್ವಿ ಅಲ್ಲ ನಾವ್ ಮತ್ತೆ ನಾವ್ ಶಾಲೆಯಲ್ಲಿ ಆಟಕ್ಕೆ ಬಿಡುವಾಗ. ಅದು ಮರದ ಅಡಿಯೆಲ್ಲಾ ಹೋಗಿ ಅದು ಮರದಲ್ಲಿ ಇದು ಆಟ ಆಡ್ತಿದ್ವಿ ಅಲ್ಲ ಜೋಕಾಲಿಯೆಲ್ಲ ಎಷ್ಟು ಚೆಂದ ಇತ್ತಲ್ಲ ನಮ್ಗೆ ಶಾಲೆಯಲ್ಲಿ ಇರುವಾಗ ನಮ್ಗೆ ಆದಿತ್ಯವಾರ ಬಂತದ್ರೆ ಎಂತ ಬೇಜಾರ್ ಅಲ್ವಾನ ಹೌದು. ಎಂತ ಬೇಜಾರ್ ಎಂತ ನಾಳೆ ಶಾಲೆ ಯಾವಾಗ ಶುರು ಆಗ್ತದೆ ಶಾಲೆ ಯಾವಾಗ ಶುರು ಆಗ್ತದೆ ಅಂತ ಕಾಯ್ತಿದ್ವಿ ಶೀ ನಮ್ದು ಶಾಲೆದ್ದು ದಿನಗಳು ಉಂಟಾಲ್ಲ ಎಷ್ಟು ಒಳ್ಳೇದಿತ್ತಾಲ್ಲ ಅದು ನಮ್ಗೆ ಇನ್ನು ಜೀವನದಲ್ಲಿ ಸಿಗುದಿಲ್ಲ. ಅಂತ ಒಳ್ಳೆ ಒಳ್ಳೆ ದಿನಗಳು ಶಾಲೆಯಲ್ಲಿ ಅದುಸ ನಮ್ಗೆ ನಮ್ಗೆ ಇಷ್ಟದ teacher ಅಂತ ಇದ್ರು ಶಾಲೆಯಲ್ಲಿ ಅವರು ಗೊತ್ತುಂಟಾ ನಿಂಗೆ ಜ್ಯೋತಿ teacher ಅವರು ನಮ್ಮನ್ನು ಯಾವಾಗ್ಲೂ ಹೊಗಳುದು ಇವಳೆಷ್ಟು ಪಾಪ ಅಲ್ಲ ಇವಳೆಷ್ಟು ಪಾಪ ಅಲ್ಲ. ಮಾತಾಡುದೆ ಇಲ್ಲ ಮಾತಾಡುದೆ ಇಲ್ಲ ಮತ್ತೆ ನಿಂಗೆ ಗೊತ್ತುಂಟಾ ಅಲ್ಲ ಲೆಕ್ಕ teacher ನ ಕೈಯಲ್ಲಿ ನಾನು ಯಾವಾಗ್ಲೂ ಪೆಟ್ಟೆ ತಿಂತಿದದ್ದು ನಂದು ಅಪ್ಪ ಅಮ್ಮ ಬರುವಾಗ ಲೆಕ್ಕ teacher ದ್ದು ದಿನಾಲು complaint ನೆನಪುಂಟಾ ನಿಂಗೆ ಲೆಕ್ಕ teacher complaint ಮಾಡ್ತಿದದ್ದು. ಅವ್ಳು ಮನೆಯಲ್ಲಿ ಎಲ್ಲ home work ಎಲ್ಲ ಮಾಡಿ ಬರುದಿಲ್ಲ ಅಂತ ನಂಗೆ ಈಗಸ ನೆನಪುಂಟು ಆಯ್ತಾ ಆದ್ರೆ ನಂಗೆ ಉಂಟಲ್ಲ ನಾನು ಪೆಟ್ಟು ತಿಂದ್ರುಸ ನಂಗೆ ಶಾಲೆದ್ದು ದಿನ ಎಷ್ಟು ಒಳ್ಳೇದಿತ್ತು ಗೊತ್ತುಂಟಾ. ನಮ್ಗೆ ಅದುಸ ಅದು ಚಿಕ್ಕ ಚಿಕ್ಕ uniform ಹಾಕುದು ಅದು ಈಗಿನ ಮಕ್ಕ್ಳಿಗೆ ಚಿಕ್ಕ ಮಕ್ಕ್ಳಿಗೆಸ ಚೂಡಿದಾರ್ ಅಂತೆ ನಾವ್ ಇರುವಾಗ ಒಳ್ಳೇದಿತ್ತಲ್ಲ ನಮ್ಗೆ ಪುನಾ ಇದು cycle ಕೊಡ್ತಿದ್ರಲ್ಲಾ ನಂಗೆ ಬೇಜಾರ್ ಆದದ್ದು ಆಯ್ತಾ. ನನ್ನದು ನನ್ನದು ಈ ಹತ್ತಿರದ್ದು college ಯವರಿಗೆಲ್ಲ cycle ಸಿಕ್ಕಿದ್ದ ಆಯ್ತು ಶಾಲೆಯಲ್ಲಿ ಇರುವಾಗ ನಂಗೆ cycle ಸಿಗ್ಲೆ ಇಲ್ಲ ನಾನು ಅಮ್ಮನೊಟ್ಟಿಗೆ ಬಂದು ಜಗಳ ಮಾಡಿದ್ದು ನಂಗೆ cycle ಕೊಡ್ಲಿಲ್ಲ ನಂಗೆ cycle ಕೊಡ್ಲಿಲ್ಲ ಅಂತ. ಎಷ್ಟು ಒಳ್ಳೇದಿತ್ತಲ್ಲ ನಮ್ದು life ಶೀ ಇನ್ನು ಎಷ್ಟು ಎಷ್ಟು ನಾವ್ ಇದ್ ಮಾಡಿದ್ರೆಸಾ ನಮ್ಗೆ ಶಾಲೆದ್ದು life ಸಿಗ್ಲಿಕ್ಕೆ ಇಲ್ಲ ನಾನು ಶಾಲೆಯಲ್ಲಿ ಇರುವಗೆಲ್ಲ ಅನಿಸ್ತಿದ್ದೆ ನಾನು ದೊಡ್ಡದಾದ್ ಮೇಲೆ ನಂಗೆ ಬರಿಲಿಕ್ಕೆ ಎಲ್ಲ ಇರುದಿಲ್ಲ ಅಲ್ಲ. ಮನೆಗೆ ಸಂಜೆ ಬಂದು ಆಟ ಆಡ್ಬಹುದಲ್ಲ ಅಂದ್ರೆ ಎಣಿಸ್ತಿದ್ದೆ ಈಗ ನಂಗೆ ಎಣಿಸ್ತುಂಟು ನಂಗೆ copy ಬರ್ದ್ ಆದ್ರೂ ನಾನು ಆಟ ಆಡ್ಲಿಕ್ಕೆ ಹೋಗ್ತಿದ್ದೆ ಈಗಿನ ತರ ನಂದು ಪರಿಸ್ಥಿತಿ ಇಲ್ಲ ಅಲ್ಲ ಅಂತ.

Hello , ಪ್ರಿಯಾಂಕಾ ಅಂತ, ನಿಮ್ ಹೆಸ್ರು?

ಹಾ, ಎಂತ ಮಾಡ್ತಿದ್ದೀರಾ ಈಗ?

ನಾನೂ B.com ಮಾಡ್ತಿದ್ದೇನೆ ಈಗ, ಪುತ್ತೂರಲ್ಲಿ ವಿವೇಕಾನಂದ college ಅಲ್ಲಿ. ಹಾ ಹಾಗೆ, ನಾನು ಕೂಡ ಅಲ್ಲೇ ಕಲ್ತದ್ದು ವಿವೇಕಾನಂದ college ಅಲ್ಲಿ, ನೀವ್ school ?

ನಾನ್ school ಚೊಕ್ಕಾಡಿ , ಸುಳ್ಯ ಹತ್ರ.

ಹಾ primary , ಸುಬ್ರಮಣ್ಯದಲ್ಲಿ ಕಲ್ತದ್ದು, ಕುಮಾರ ಸ್ವಾಮಿ ವಿದ್ಯಾಲಯ ಅಂತ. ಹ, ನಾನೂ primary ಇಲ್ಲಿ work school ಅಲ್ಲಿ, ಪುತ್ತೂರು ಅಲ್ಲೇ ಗೊತ್ತುಂಟಲ ದರ್ಬೆಯಲ್ಲಿ.

ಮತ್ತೆ, PU degree ಎಲ್ಲ ವಿವೇಕಾನಂದವೆ.

ಮಾತ್ರ ಮಂಗಳೂರು University ಅಲ್ಲಿ, Maths .

ಹಾಗೆ, ಮತ್ತೆ ನಿಮ್ಮ school life ಎಲ್ಲಾ ಹೇಗಿತ್ತು . ನಮ್ದು full hostel life , full strict ಅಂದ್ರೆ ಅದೇ ತುಂಬಾ jolly ಕೂಡ ಇತ್ತು. ಅಂದ್ರೆ, ಹ ಸ್ವಲ್ಪ ಸಮಯ ಅದೆ strict ಸ್ವಲ್ಪ ಇದಾಗ್ತಿತ್ತು, ಆದ್ಮೇಲೆ ಅದು ಒಂತರ ನಮ್ಮ ಒಳ್ಳೇದಕ್ಕೆ ಆದ್ದು ಹಾಗೆ ಅನಿಸ್ತಾ ಇತ್ತು. ಹಾ, ಆಗಿನ friends ಈಗ ಕೂಡ contact ಅಲ್ಲಿ ಇದ್ದಾರಾ? ಹಾ ಇದ್ದಾರೆ ,ಕೆಲವ್ ಜನ ಇದ್ದಾರೆ ತುಂಬ ಇಲ್ಲ ಅದು ಅದ್ ಯಾಕಂದ್ರೆ ಈಗ ಆದ್ರೆ ಎಲ್ಲರ್ ಹತ್ರ phone ಇತ್ತು, ಆಗ ನಮ್ಮತ್ರ phone ಎಲ್ಲ ಇರ್ಲಿಲ್ಲ ಅಲಾ .

ಹಾ ಅದೇ ಹಾಗೆ ಆಗುದು . ಹೂಂ ಅಂದ್ರೆ hostel life ಅಲ್ಲಿ ಇದ್ದವ್ರದ್ದು contacts ಸ್ವಲ್ಪ ಜಾಸ್ತಿ ಇರ್ತದೆ, close bonding ಎಲ್ಲಾ. ಹ ಹೌದೌದು ತುಂಬಾ ಒಟ್ಟಿಗೆ ಇರೋಕಾಲ್ಲ.

ನಿಮ್ಗೆ ಅಲ್ಲಿ CBSE syllabus ಅ?

ಹಾ ಅದೇ, English medium ಇದ್ದದ್ದು ಕನ್ನಡ medium ಅಂತ ಇರ್ಲಿಲ್ಲ.

ಹ ಅಂದ್ರೆ English English medium ಗಿಂತ ಆದ್ರೆ ಎಲ್ಲ ಕನ್ನಡದಲ್ಲಿ ಇರ್ತಿತು ವ್ಯವಸ್ಥೆ ಗಳೆಲ್ಲಾ. ಆದು ಎಲ್ಲ ಕಡೆನು ಹಾಗೇನೇ.

ಈಗ ನಮ್ಮದು ಕೂಡ ಹಾಗೇನೇ, ಎರಡು ಕೂಡ ಇತ್ತು. English medium ಅಲ್ಲಿ ಕಲ್ತದ್ದು, but ಇರುದೆಲ್ಲ ಕನ್ನಡ medium ಅಂದ್ರೆ class exam ಮಾತ್ರಾ ಕನ್ನಡಲ್ಲಿ English ಅಲ್ಲಿ ಕೊಡುದು. ಹೌದು, ಅದೆ ಹೌದು. ಹ, ಅದೆ ಎಲ್ಲ ಕಡೆ ಹಾಗೆ CBSE ಸ್ವಲ್ಪ ಆಗಿ ಮಾಡ್ತಾರೆ ಅಂತ. ಹ ಹ ಹೌದು ಹೌದು ಆಗ್ಬೇಕು ನಾನೀಗ್ ಅನ್ಸುದ್. ಹೌದು ಈಗ ಸ್ವಲ್ಪ ಮಕ್ಕಳೆಲ್ಲಾ English ಅಲ್ಲೆ ಮಾತಾಡ್ತಾರೆ, ಈಗ ನಾನು ಒಂದು ವರ್ಷಾ teach ಮಾಡಿದ್ದೆ ವಿವೇಕಾನಂದದಲ್ಲಿ.

ಆಗ English ಅಲ್ಲಿ ಮಾತಾಡ್ತಾರೆ, but ಎಂತ ಅಂದ್ರೆ ಸಣ್ಣಗಿರೋವಾಗ ಮಕ್ಳನ್ನು correct ಮಾಡುದಿಲ್ಲ ಮಾತಾಡುವಾಗ ತುಂಬಾ ಅಲ್ಲಿ. so ಇದನ್ನು follow ಮಾಡಿಕೊಂಡು ಹೋಗ್ತಾರೆ.

So ಅವ್ರದ್ language improve ಆಗುದಿಲ್ಲ .

English ಅಲ್ಲಿ ಮಾತಾಡ್ತಾರೆ ಅಂತ ಮಾತ್ರ.

ಅದೇ, ಸಣ್ಣಗಿರುವಾಗ ಎಂಥ ಹೇಳಿಕೊಡ್ತಾರೋ ಅದೆ, ಅದೇ continue ಆಗ್ತಾದೆ. ಹೌದು. ಸಣ್ಣಗಿರುವಾಗ correct ಮಾಡಿದ್ರೆ, ಕಲಿತಾರೆ ಮಕ್ಳು language .

ನಿಮ್ಮದು ಮತ್ತೆ PU, PU ಕೂಡ PU ಯಾವುದು? PU ವಿವೇಕಾನಂದ, ವಿವೇಕಾನಂದದಲ್ಲಿ Commerce ಹೌದು.

ಮತ್ತೆ ಅಲ್ಲೇ degree, next future plan . next future , ಈ competitive exams ಎಲ್ಲ ಬರಿಬೇಕು ಅಂತ ಇದ್ದೇನೆ.

ಸ್ವಲ್ಪ ಸ್ವಲ್ಪ prepare ಆಗ್ತಾ ಇದ್ದೇನೆ. ಹ, prepare ಆಗ್ತಿದ್ದೀರಾ, prepare .

ಮತ್ತೆ, ಕುಮಾರಸ್ವಾಮಿ ಅಲ್ಲಿಂದ hostel ಗೆ ಹಾಕಿದ್ದು.

ಅಲ್ಲ, ಕುಮಾರಸ್ವಾಮಿ ಅಲ್ಲಿ ಅಲ್ಲಿ ಮನೆಯಿಂದ ಬರ್ತಿದ್ದದ್ ನಾನು. ಹ ಹ, ಅಲ್ಲಿ ಮನೆಯಿಂದ High school hostel . ಹೌದು, High school hostel ಗೆ. ಹಾ ಇಷ್ಟ ಇದ್ದು ಹೋದದ್ದಾ ಅಲ್ಲ, ಮನೆಯದ್ದು ಇದ್ದಕ್ಕೆ. ಹಾ actually ಇಷ್ಟಾ ಅಂತ ಅಲ್ಲ ಅಂತು ತೊಂದ್ರೆ ಇಲ್ಲ ಅಂತ ಇದ್ದೆ.

ಆದ್ರೂ, ಒಂದು ಎರಡು ವರ್ಷ ತುಂಬಾ ಕಷ್ಟ ಆಯ್ತು.

ಮನೆಯವರನ್ನು ಬಿಟ್ಟಿರ್ಲಿಕ್ಕೆ ಅದು ಇದು.

ಮತ್ತೆ ಅಭ್ಯಾಸ ಆಯ್ತು, ಮತ್ತೆ ಪುನ hostel ಈಗ PUC degree .

ವಿವೇಕಾನಂದ hostel , ಎಲ್ಲಿ hostel ಆದ್ರೆ hostel ಉಂಟಾಲ.

ಹ, ಹಾಗೆ.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

Okay busy ಇದ್ದೀರಾ, ತೊಂದ್ರೆ ಇಲ್ಲ.

ಹಾ ನಾನ್ ಆರಾಮ್ ಇದ್ದೇನೆ, ನೀನ್ ಹೇಗಿದ್ದಿ?